ತಿಮ್ಮ ಮತ್ತ ಹೂವ ಗಿವ ಎಲ್ಲ ಚಲೋ ಬೆಳೀತಾವ ಮತ್ ಅದರ ಬೆಳೆವಣಿಗೆ ಚಲೋ ಇರ್ತವ.

ಮತ್ತ ಇದು ಇದರ ಹುಸಿರಾಟದ ಪ್ರಾಬ್ಲಮ್ ಆಗುವುದಿಲ್ಲ ಮತ್ತೆ ಫುಲ್ ಹೇಳ್ಧ್ಯ್ ಇರ್ತಿವಿ ನಾವು.

ಅಹ್ ಅಹ್ ಹೆಲ್ದ್ಯ್ ಇರ್ತಿವಿ ಮತ್ತು ಭಾಳ್ ಅಕ್ಷನ್ಸ್ ಯಲ್ಲ ಒಂದ ಸ್ವಲ್ಪ ಚಲೋ ಗ್ರೋಥ್ ಆಗ್ತ--

ಎಲ್ಲ ಆಕ್ಠೇತ್ ರೀ ಮತ್ತ ಇಲ್ಲಿ ಬಾಜೂಕ ಸಿಟ್ಟಿಂಗ್ ಏರಿಯಾ ಐತಿ ಅಲ್ಲೇ ಡಿಸ್ಪ್ಲೇ ಇರತೈತಿ ನಿಮ್ಗ--

ಡೆಪೆಂಡ್ರಿ ಕಟಿಂಗ್ ನಾವ್ ಫೋಟೋ ತೋರಿಸದ್ರೆ ಫೋಟೋ ಮೇಲೆ ಹೆಂಗ್ ಇರುತ್ತೆ ಹಂಗು ಮಾಡ್ತಾರ ಕಟಿಂಗ್ .

ಇಲ್ಲಿ ಕೆಲಸ ಮಾಡೋವ ಲೇಬರ್ ಇವರು ಇದ್ ಸಿಮೆಂಟ್ ಕಡಿ --

ತೊಂದರೆ ಏನು ಇಲ್ಲ ಎಲ್ಲ ಚಲೋ ಅಹ್ ಅಹ್ ಫೆಸಿಲಿಟಿ ಚಲೋ ಐತೆ.

ಅವು ಪಾಡಿಗೆ ಅವು ಊಟ ಮಾಡುತಾವೆ ಕುಡಿತಾವೆ ಆರಾಮಾಗಿ ಇರ್ತಾವೆ.